ಆದ್ರೆ ಹಳ್ಳಿ ಕಡೆ ಈವಾಗ ಈವಾಗ ಜಾಸ್ತಿ ಇಂಪ್ರೊ ಆಗ್ತಿದೆ ಹೊರತು ಆದ್ರೆ ಆದ್ರೂ ಹೆಣ್ ಮಕ್ಕಳನ್ನ ಜಾಸ್ತಿ ಶಾಲೆಗೇ ಕಲ್ಸುದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ.

ಇದು ಲೈಬ್ರೆರಿ . ಇದು ಎಷ್ಟೋ ಸಾವಿರ ಮತ್ತು ಲಕ್ಷ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಸಾಧನೆ ಯನ್ನ ಹುಟ್ಟಿಸುವಂಥ ಒಂದು ಸ್ಥ --

ಮನೆಯಲ್ಲಿ ಓದೋಕಾಗದೆ ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದ್ತಾರೆ.

ಇಲ್ಲಿ ಎಲ್ಲ ತರಹದ ಪುಸ್ತಕಗಳು ಸ್ಪರ್ಧಾರ್ಥಿಗಳಿಗೂ ಉಚಿತವಾದ ದೊರೆಯುವಂಥ ಒಂದು ಸ್ಥಳ-

ಇದು ಜಿಮ್ ಇಲ್ಲಿ ತಮ್ಮ ಬಾಡಿ ಗಳನ್ನೂ ಬಿಲ್ಡ್ ಮಾಡ್ಬೇಕಂತ ಹೋಗ್ತಾರೆ ಹುಡ್ಗಿರು ಮತ್ ಹುಡಗೂರು ಕೂಡ ಹೋಗ್ತಾರೆ ಮತ್ತೆ --

ಮೈಸೂರ್ ಅಲ್ಲಿ ವಾಟರ್ ಪಾರ್ಕ್ ಇದೆ ಮತ್ತೆ ಬೆಂಗಳೂರು ಅಲ್ಲಿ ಕೂಡ ಜಿ.ಆರ್.ಎಸ್ ವಾಟರ್ ಪಾರ್ಕ್ ಇದೆ .